ಈ ದೃಶ್ಯ ದಲ್ಲಿ ನೋಡ್ತಿರುವುದು ಇವ್ರು ಎಷ್ಟು ಜನ ಫಸ್ಟ್ ರಾಂಕ್ ಬಂದು ಈ ವಿದ್ಯಾ ಅಭ್ಯಾಸ ಮಾಡುತಿದ್ದಾರೆ. ಈ ವಿದ್ಯಾ ಅಭ್ಯಾಸವನ್ನು ಮಾಡಿದರೆ ಒರು ಮುಂದುಕ್ಕೆ ಸಹಾಯವಾಗುತ್ತದೆ.

ಏನಾದರೂ ಕೆಲಸ ತಂದರು ಇದು ತುಂಬಾ ಸಹಾಯ ವಾಗುತ್ತದೆ ಎಂದು ನಾನು ಹೇಳುತ್ತಿದ್ದೇನೆ ನನಗೆ ಕೆಲಸ ಸಿಗುತ್ತದೆ.

ಇಲ್ಲಿ ಹಳೆ ಬೈಕು ಕೊಟ್ಟರೆ ಹೊಸ ಬೈಕು ಮಾಡಿಕೊಡುತ್ತಾರೆ ಕಡಿಮೆ ಸಮಯ ತಗೊಳ್ಳುತ್ತಾರೆ ವಸಂತ ಹೊಸದಾದ ಬೈಕು ಕೊಡುತ್ತಾರೆ ಕಡಿಮೆ ದುಡ್ಡು ತಗೊಳ್ಳುತ್ತಾರೆ ಅದಕ್ಕಾಗಿ ಅದಕ್ಕೆ ಜನರು ಇಷ್ಟಪಡುತ್ತಾರೆ.

ಎಂಥಾ ಕಸ ಪಸ ಏನು ಇರುವುದಿಲ್ಲ ಇಲ್ಲಿ ಚೆನ್ನಾಗಿ ಇರುತ್ತದೆ ಇಲ್ಲಿ ಚೆನ್ನಾಗಿ ಫೋಟೋ ಎಲ್ಲ ತಕ್ಕೊಳ್ಳಬಹುದು ಇಲ್ಲಿ ನೀರು ಕರು ಹಸುಗಳು ಕುಡಿಯುತ್ತವೆ ಚೆನ್ನಾಗಿ ಇರುತ್ತದೆ.

ಈ ದೃಶ್ಯವನ್ನು ನೋಡುತ್ತಿರುವುದು ಸ್ಟಾಫ್ ರೂಮಲ್ಲಿ ವಿದ್ಯಾರ್ಥಿಗಳನ್ನು ಫೋಟೋ ತೆಗೆದು ಇಟ್ಕೊಂಡಿದ್ದಾರೆ ನೆನಪಿಗೋಸ್ಕರ ಎಷ್ಟು ಓದುತ್ತಿದ್ದಾರೆ.

ಹಾಗು ನನ್ನ ಮಕ್ಕಳಿಗೂ ಇಲ್ಲಿ ಒಂದು ಸೈಟು ಆಗುತ್ತದೆ ಎಂದು ಇಷ್ಟ ಪಡುತ್ತಾರೆ ಇಲ್ಲಿ --

ಇಲ್ಲಿ ನಾವು ನೋಡುತ್ತಿರುವುದು ಗಾಡಿಯನ್ನು ಅಚ್ಚು ಕಾಟ್ಟಾಗಿ ಪಾರ್ಕಿಂಗ್ ಮಾಡಿದ್ದಾರೆ. ಇತರ ನಾವು ಪಾರ್ಕಿಂಗ್ ಮಾಡಬಹುದು. ಈ ಪಾರ್ಕಿಂಗ್ ಇಂದ ನಾವು ಆಕಡೆ ನಿಲ್ಸು ಈಕಡೆ ನಿಲ್ಸು ಎಂದು ಏನು ಹೇಳುವುದು ಬೇಕಾಗಿಲ್ಲ.

ಇಲ್ಲಿ ನೋಡುತ್ತಿರುವವನು ದಿನಾಚರಣೆ ಎಂದು ಆಚರಿಸುತಿದ್ದಾರೆ ಅವರ ಶಾಲೆಯಲ್ಲಿ ಜನಗಳ ಮನಗಳ ಇಲ್ಲಿ ಸ್ಟಾರ್ಟ್ ಮಾಡುತ್ತಾರೆ ಎಂದು ನಾನು ಹೇಳುತ್ತೇನೆ.

ಆ ಅದಕ್ಕೆ ಇಥರ ಕಾರು ಕ್ಲೀನ್ ಆಗಿ ಪಾರ್ಕಿಂಗ್ ಮಾಡಿ ಅಂತ ಹೇಳುತ್ತೇನೆ ಆದರು ಆಕಡೆ ಈಕಡೆ ನಿಲ್ಲಿಸಿ ಎಂದು ಹೇಳಬೇಡಿ.

ಈ ದೃಶ್ಯವನ್ನು ನೋಡುತ್ತಿರುವುದು ಇಲ್ಲಿ ರೋಡು ಸೈಡ್ ಇದರಿಂದ ಅಂಗಡಿ ಇಲ್ಲಿ ತುಂಬಾ ಜನ ಬಂದಿ ತಿನ್ನುತ್ತಾರೆ.

ವಿಷಯವನ್ನು ನೋಡುತಿರಬಹುದು ಇಲ್ಲಿ ಮಕ್ಕಳು ಏನಾದರು ಪಾರ್ಕಿಂಗ್ ಮಾಡಿದ್ದಾರೆ ಎಂದು ನಾನು ನೋಡುತ್ತಿದ್ದೇನೆ ನಾನು ಇದ್ದಿದ್ದರೆ ಕಾರು ಪಾರ್ಕಿಂಗ್ ಮಾಡುತಿದ್ದೇನೆ ನೀವು ಚನ್ನಾಗಿ ಕಾರ್ ಪಾರ್ಕಿಂಗ್ ಮಾಡಿ ಅಂತ ನಾನು ಹೇಳುತಿದ್ದಾನೆ.

ಇಲ್ಲಿ ಒಂದು ಕಾರು ನಿಲ್ಲಿಲಿಸಿದಾರೆ ಇನ್ನು ಒಬ್ಬರು ಯರೊ ವ್ಯಕ್ತಿ ಬರುತಿದ್ದಾರೆ ಇಲ್ಲಿ ಮದ್ಯದ್ದಲ್ಲಿ --

ಇದೇತರ ಆಕಡೆ ಈಕಡೆ ಓಡಾಡುತ್ತಾರೆ ಮತ್ತೆ ನಾವು ಕಾರ್ ಕ್ಲೀನ್ ಆಗಿ ವರ್ಕಿಂಗ್ ಮಾಡಬೇಕು ಎಂದು ನಾನು ಕೇಳುತ್ತೇನೆ ಇಲ್ಲಾ ಅಂದ್ರೆ ಇದೆ ತರ ಆಚೆ ಈಚೆ .]